ಸೊ ಆಲ್ಮೋಸ್ಟ್ ಆಲ್ ಎಲ್ಲರೂ ಹೋಗಿ ಇಷ್ಟ ಪಡಕೆ ಇದ ಮಾಡ್ತಾರೆ ಅಲ್ಲಿ ಚೆನ್ನಾಗಿರುತ್ತೆ ಈಗಿನ್ ಪ್ಲೇಸ್ ಎಲ್ಲ ಟೈಮ್ ಸ್ಪೆಂಡ್ ಮಾಡೋದು ಅಥವಾ ಗೆಟ್ಟೋಗೆತೆರ್ ಆಗಿರ್ಬಹುದು. ಎಲ್ಲ ಅಲ್ಲೇ ಚೆನ್ನಾಗಿರುತ್ತೆ ಒಂದ್ ಕಾಫಿ ಶಾಪ್ ಅಲ್ಲೇ ಎಂಜಾಏಬಾಲ್ ಮಾಡೋದಕ್ಕೆ.